ಆ ಮಾರ್ಕೆಟ್ ಮೇಲ್ಗಡೆ ಶ್ರೀ ಶಿವ ಸಾಯಿ ಸೂಪರ್ ಮಾರ್ಕೆಟ್ ಅಂತ ಬೋರ್ಡ್ ಹಾಕಿಂದ್ ಕಾಣಿಸ್ತಾ ಇದೆ.

ಕಟ್ಟೆ ಒಳಗಡೆ ಒಂದು ದೊಡ್ಡ ಗಿಡ ಕಾಣಸ್ತಾ ಇದೆ.

ಮತ್ತು ಕ್ಯಾಲೆಂಡರ್ ಕೂಡ ಇದೆ ಮತ್ತು ಆಜು ಬಾಜು ಜೆರಾಕ್ಸು ಅಂತ ಬರ್ದಿಂದ ಕಾಣುಸ್ತಾ ಇದೆ.

ಮತ್ತಿಲ್ ಮೇಲ್ಗಡೆ ಬಹಳಷ್ಟು ಕಟ್ಟಿಗೆಗಳಿಂದ ಛತ್ ಹಾಕ್ಲತ್ತಿದ್ದಾರೆ ಅದೇ ರೀತಿ ನಾಲ್ಕು ಜನ ಕಾಣಿಸ್ತಾ ಇದೆ ಮ--

ಅದು ಬಿಟ್ಟಿ ಬಹಳಷ್ಟು ವಸ್ತುಗಳು ಕಾಣಿಸ್ತಾ ಇದೆ.

ಕಟ್ಟಡ ಪಕ್ಕದಲ್ಲಿ ಒಂದು ಚಿಕ್ಕ ದುಕಾನ್ ಇದೆ.

ಅದೇ ರೀತಿ ಅದು ಬಿಟ್ಟಿ ಬಹಳಷ್ಟು ಶಾಂಪೂಗಳು ಕಾಣಿಸ್ತಾ ಇದೆ.

ಇಲ್ಲಿ ಒಂದು ಶ್ರೀ ಇಲೆಕ್ಟ್ರಾನಿಕ್ ಶಾಪ್ ಕಾಣಸ್ತಾ ಇದೆ.

ಇಲ್ಲಿ ಕೌಂಟರ್ ಕಾಣಿಸ್ತಾ ಇದೆ ಕೌಂಟರ್ ಮೇಲ್ಗಡೆ ಬಾಟಲ್ಸ್ ಗಳು ಕಾಣಿಸ್ತಾ ಇವೆ.

ಅದ್ರ್ ಒಳಗಡೆ ಲೈಟ್ಸ್ ಗಳು ಕಾಣಸ್ತಾ ಇದೆ ಮತ್ತು ಅದರ ಬಾಜು ಒಂದು ಕರೆಂಟ್ ಮೀಟರ್ ಗಳು ಕಾಣಸ್ತಾ ಇದೆ.

ಅದೇ ರೀತಿ ಅದರು ಸುತ್ತ ಒಂದು ಗ್ವಾಡಿ ಕಾಣಿಸ್ತಾ ಇದೆ ಆ ಗ್ವಾಡಿಗೆ ಬಹಳಷ್ಟು ಕಲ್ಲುಗಳು ಕೂಡ ಕಾಣಿಸ್ತಾ ಇದೆ.

ಆ ಕಟ್ಟಡ ಮುಂದ್ಗಡೆ ಒಂದು ವೈಟ್ ಕಲರ್ ಕಾರ್ ನಿಂತಿನ್ದ್ ಕಾಣಿಸ್ತಾ ಇದೆ.

ಆ ಎಲ್ಲರ್ ತಲೆ ಮೇಲ್ಗಡೆ ತಾಜ್ ಕಾಣಿಸ್ತಾ ಇದೆ ಅದೇ ರೀತಿ ಬಹಳಷ್ಟು ಛತ್ರಿಗಳು ಕಾಣಿಸ್ತಾ ಇದೆ.

ಆ ಕಟ್ಟಡ ಮೇಲ್ಗಡೆ ಹಿಂದಿದಗ್ ಏನೋ ಬರ್ದಿದ್ ಕೂಡ ಕಾಣುಸ್ತಾ ಇದೆ.

ಒಂದು ಡೈನಿಂಗ್ ಟೇಬಲ್ಲಿದೆ ಟೇಬಲ್ ಮೇಲ್ಗಡೆ ಪ್ಲೇಟ್ ಇದೆ.

ಈ ಚಿತ್ರದಲ್ಲಿ ಒಂದು ಕಟ್ಟಡ ಕಾಣಿಸ್ತಾ ಇದೆ.

ಇಲ್ಲಿ ಒಂದು ರೋಡ್ ಕಾಣಿಸ್ತಾ ಇದೆ ರೋಡಿ ನ್ ಮೇಲ್ಗಡೆ ಆಟೋಸ್ ಗಾಡಿಸ್ ಮತ್ತು ಟೆಂಪೋಸ್ ಗಳು ಹೋಗ್ಲತ್ತಿನ್ ಕಾಣಿಸ್ತಾ ಇದೆ.

ಈ ರೆಸ್ಟೋರೆಂಟ್ ಮೇಲ್ಗಡೆ ರೋಹಿತ್ ರೆಸ್ಟೋರೆಂಟ್ ಅಂತ ಬರ್ದಿನ್ದ ಇದೆ.

ಇಲ್ಲಿ ಒಂದು ಬಟ್ಟೆಯ ಅಂಗಡಿ ಕಾಣ್ಸ್ತ ಇದೆ.

ಮತ್ತು ಲೈಟ್ಸ್ ಗಳು ಕಾಣಿಸ್ತಾ ಇದೆ ಎರಡು ಟ್ಯೂಬ್ ಲೈಟ್ಸ್ ಇದೆ.

ಅದೇ ರೀತಿ ಇಲ್ಲಿ ಕೌಂಟರ್ ಮೇಲ್ಗಡೆ ವಸ್ತುಗಳು ಇಟ್ಟಿರುವುದು ಕಾಣಿಸ್ತಾ ಇದೆ.

ಅದುಕ್ ಬಿಟ್ಟಿ ಬಹಳಷ್ಟು ವಸ್ತುಗಳು ಕಾಣುಸ್ತಾ ಇದೆ ಅದೇ ರೀತಿ ಐದಾರ್ ಜನನೂ ಕಾಣುಸ್ತಾ ಇದೆ.

ಇದುರ್ ಒಳಗಡೆ ಸ್ಪೈಟು ಸ್ಟ್ರಿಂಗು ಮತ್ತು ಬಹಳಷ್ಟು ವಸ್ತುಗಳು ಕಾಣುಸ್ತಾ ಇದೆ.

ಬ್ರಿಡ್ಜ್ ನ ಪಕ್ಕದಲ್ಲಿ ನೀರ್ ಕಾಣ್ಸ್ತ ಇದೆ.

ಮತ್ತು ಇಲ್ಲಿ ನಾಲ್ಕು ಜನ ನಿಂತಿದ್ ಕಾಣಿಸ್ತಾ ಇದೆ.

ಮೇಲ್ಗಡೆ ಸ್ಟೇಜ್ ಇದೆ ಸ್ಟೇಜ್ ಮೇಲ್ಗಡೆ ನಾಲ್ಕು ಜನ ಕುಂತಿಂದ್ ಕಾಣಿಸ್ತಾ ಇದೆ.

ಇಲ್ಲಿ ಒಂದು ಮ್ಯಾಚ್ ನಡೆಯುತ್ತಿದೆ ಒಬ್ಬಾಕಿ ಹುಡುಗಿ ಬ್ಯಾಟ್ಲಿಂದ್ ಓಡ್ಲಿ ತಿಂದ್ ಕಾಣಿಸ್ತಾ ಇದೆ.

ಮತ್ತೊಂದು ಹುಡುಗಿ ಕುಂತಿ ಬಾಲಿಂಗ್ ಹಿಡಿಲತ್ತಿನ್ ಟ್ರೈ ಮಾಡಲತ್ತಿದ್ದಿದಾಳೆ.

ಅದೇ ರೀತಿ ಅದರ ಪಕ್ಕದಲ್ಲಿ ಮತ್ತೊಂದು ಪೋಸ್ಟರ್ ಕಾಣಸ್ತಾ ಇದೆ.

ಅಂಗಡಿಯ ಒಳಗಡೆ ಬಹಳಷ್ಟು ಬೇರೆ ಬೇರೆ ಕಲರ್ ಟೀಶರ್ಟ್ಸ್ ಪ್ಯಾಂಟ್ಸ್ ಗಳು ಕಾಣಿಸ್ತಾ ಇದೆ ಆ--

ಅದ್ರು ಮುಂದ್ಗಡೆ ರೋಡ್ ಕಾಣಸ್ತಾಯಿದೆ ರೋಡಿ ನ್ ಮೇಲ್ಗಡೆ ಒಂದು ಹೀರೋ ಹೊಂಡ ಮತ್ತು ಎರಡು ಜನನೂ ಕಾಣುಸ್ತಾ ಇದೆ.